ಮತ್ತೆ ಇದ್ರ ಮುಂದುಗಡೆ ಒಂದು ಬೈಕನ್ನು ನಿಲ್ಲುಗಡೆ ಮಾಡಲಾಗಿದೆ.

ಮತ್ತೊಬ್ಬರು ವ್ಯಕ್ತಿ ಕೈಯಲ್ಲಿ ಒಂದು ನೋಟ್ ಬುಕ್ ಅನ್ನು ಹಿಡಿದುಕೊಂಡಿದ್ದಾನೆ.

ಮತ್ತು ಇಲ್ಲಿ ಕೆಲವು ವ್ಯಕ್ತಿಗಳನ್ನು ಕಂಡುಬರುತಾಇದ್ದಾರೆ.

ಮತ್ತು ಇಲ್ಲಿ ಸುತ್ತಮುತ್ತಲು ಬಿಳಿ ಬಣ್ಣದ ಜಾಲಿಯಾನ ಹಚ್ಚಲ್ಪಟ್ಟಿದೆ.

ಮತ್ತು ಇಲ್ಲಿ ಹಲವಾರು ಗಿಡಮರಗಳನ್ನು ಕಂಡು ಬರ್ತಾ ಇದ್ದಾರೆ.

ಚಿತ್ರದಲ್ಲಿ ತೋರಿಸಿರುವಂತೆ ನಮಗೆ ಒಂದು ಮೈದಾನವನ್ನು ಕಂಡು ಬರುತ್ತ ಇದೆ.

ಮತ್ತು ಅದರ ಮೇಲೆ ಬೆಳಗಾವಿ ಟು ಧಾರವಾಡ್ ಎಂದು ಬರೆಯಲ್ಪಟ್ಟಿದೆ.

ಮತ್ತು ದೊಡ್ಡ ಮೆಣಸಿನಕಾಯಿ ಮತ್ತು ಗೋಬಿ ಮತ್ತು ಇನಿ --

ಚಿತ್ರದಲ್ಲಿ ನಮಗೆ ಒಂದು ಆಟ ಆಡುವ ಮೈದಾನವನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಒಬ್ಬ ಸಣ್ಣ ಮಗು ಜೋಕಾಲಿ ಅನ್ನು ಆಡುತ್ತಾ ಇದ್ದಾನೆ.

ಮತ್ತು ಇಲ್ಲಿ ಬ್ಯಾನರಿಗೆ ಒಂದು ದೇವರ ಚಿತ್ರವನ್ನು ಕಂಡು ಬರುತ್ತಾ ಇದೆ.

ತರದಲ್ಲಿ ನಮಗೆ ಒಂದು ಬುಕ್ ಸ್ಟಾಲ್ ಅನ್ನು ಕಂಡು ಬರುತ್ತಾ ಇದೆ.

ಇತ್ರದಲ್ಲಿ ನಮಗೆ ಎರಡು ಅಂತಸ್ತಿನ ಒಂದು ಕಟ್ಟಡವನ್ನು ಕಂಡುಬರುತಾಯಿದೆ.

ಮತ್ತು ಇಲ್ಲಿ ಬ ಗೋಡೆಯ ಮೇಲೆ ಹಲವಾರು ಚಿತ್ರವನ್ನು ಅಂಟಿಸಲಾಗಿದೆ.

ಮತ್ತು ಇಲ್ಲಿ ಹಳದಿ ಮತ್ತು ಕಪ್ಪು ಬಣ್ಣವನ್ನು ಅಚ್ಚಲ್ಪಟ್ಟಿದೆ.

ಮತ್ತು ಇಲ್ಲಿ ನಮಗೆ ಹಲವಾರು ದೊಡ್ಡ ದೊಡ್ಡ ಗಿಡ ಮರಗಳನ್ನು ಕಂಡುಬರುತ್ತಾಯಿದೆ.

ಮತ್ತು ಇಲ್ಲಿ ಮೇಲುಗಡೆ ಒಂದು ವೈಯರ್ ಇದೆ.

ಚಿತ್ರದಲ್ಲಿ ನಮಗೆ ಒಂದು ಹೋಟೆಲ್ ಅನ್ನು ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಜಿ_ಕೆ ಮೋಟರ್ಸ್ ಫೋರ್ ವೀಲರ್ ಡೀಲರ್ ಎಂಬ ಬೋರ್ಡ್ ಅನ್ನು ಹಚ್ಚಲ್ಪಟ್ಟಿದೆ.

ಮತ್ತು ಇಲ್ಲಿ ಕಪಾಟಿನಲ್ಲಿ ಹಲವಾರು ಔಷಧಿಗಳನ್ನು ಇಡಲಾಗಿದೆ.

ಹಲವಾರು ದೊಡ್ಡ ದೊಡ್ಡ ಬಂಡೆಗಲ್ಲು ಕಂಡು ಬರುತ್ತಾ ಇವೆ ಮತ್ತು ಇಲ್ಲಿ ಸುತ್ತಮುತ್ತಲು ಹಚ್ಚ ಹಸಿರದ ಮರಗಳನ್ನು ನೋಡಬಹುದು.